ನಮ್ಮ ಹಳ್ಳಿ ಆಗ ಗವರ್ನಮೆಂಟ್ ಬಸ್ ಇಂಥವ ಪ್ರೈವೇಟ್ ಬಸ್ --

ಅದಕ್ಕೆ ನಾವು ಮನೆ ತುಂಬಾ ಕಣ್ಣಗಳನ್ನ ಅದಕ್ಕೆ ಜನರಿಗೆಲ್ ಎಲ್ಲ ಗವರ್ನಮೆಂಟ್ ಎಲ್ಲ--

ಏನ್ರೀ ಇದು ಫ್ಯಾಕ್ಟರಿನ ಏನ್ ಇದು ಒಂತರ ಬಾಡಿಗೆ ತರ -

ತಾವ್ ಹಳೆಯವು ನಮ್ ಕಡೆ ಇಲ್ಲ ಬುಡ್ರಿ ನಮ್ ತವ-

ಎಲ್ಲ ಪೋಷಣೆ ಮಾಡಕ್ ಒಂದು ಆಳು --

ಎಂದು ಉಪಾಸ ಸಾಯ್ಥಾವ್ ಅಂತ ನಮ್ ಕಡೆ ಅವು.

ಎಲ್ಲ ಟೈಪ್ ಪುಸ್ತಕ ಪೆನ್ನು ನಾವು ಕೂಲ್ ಡ್ರಿಂಕ್ಸ್ ಟೈಪ್ --

ಯಾರು ಹೆದ್ರಿಗಿಲ್ಲ ಅಂತರ ಅಂಥವರ ಹುಟ ಬೇಕ್ರಿ ಇಗ.